ಇಲ್ಲಿ ನಾವು ರಸ್ತೆಯನ್ನು ನೋಡುತ್ತಿದ್ದೇವೆ ಈ ರಸ್ತೆಯಲ್ಲಿ ಒಂದು ಆಟೋ ಕಾರು ಬೈಕು ಹೋ ಹೋಗುತ್ತಿರುವುದನ್ನು ನೋಡುತ್ತಿದ್ದೇವೆ ಈ ಕಡೆ ಒಂದು ಬದಿಯಲ್ಲಿ ಒಂದು ಬೈಕ್ ಅಲ್ಲಿ ಮೂರು ಜನ ಕೂಡುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ.